ಚಿತ್ರವು ಹಸಿರಿನಿಂದ ತುಂಬಿರುವ ಪ್ರದೇಶದಲ್ಲಿ ತೆಗೆದಂತೆ ಕಾಣುತ್ತದೆ.

ಮೆ ಮಹಿಂದ್ರ ಕುಮಾರ್ ಲಕ್ಕಶೆಟ್ಟಿ ಕಿರಾಣ ಮತ್ತು ಜನರಲ್ ಸ್ಟೋರ್ ಎಂದು ಬರೆಯಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಬೇಕರಿಯ ಒಳಾಂಗಣ ಕಾಣು ಬರುತ್ತಿದೆ.

ಚಿತ್ರವು ನೆಲದ ಮೇಲೆ ರಂಗೋಲಿ ವಿನ್ಯಾಸಗಳನ್ನು ಹೊಂದಿರುವ ಪ್ರದೇಶವನ್ನು ತೋರಿಸುತ್ತದೆ.

ಈ ಮೇಲಿನಂತೆ ನಮಗೆ ಒಂದು ಪ್ರವೇಶ ದ್ವಾರದ ಮೇಲೆ ಬರೆದಿರುವ ಬೋರ್ಡ್ ಅನ್ನು ಕಾಣು ಬರ್ತಾ ಇದೆ.

ಕಟ್ಟಡ ಮುಂಭಾಗದಲ್ಲಿ ವೀರ್ ಸಾವರ್ಕರ್ ವೇದಿಕೆ ಎಂಬ ನಾಮ ಫಲಕವಿದೆ.

ಬೋರ್ಡಿ ನ ಮೇಲೆ ಅವರ ನೊಂದಣಿಯು ಸಂಖ್ಯೆ ಕೂಡ ನಮೋದಿಸಲಾಗಿದೆ.

ಹಿಂದು ಒಂದು ಕಟ್ಟಡವನ್ನು ಕಾಣ ಬರ್ತಾ ಇದೆ.

ಚಿತ್ರವೂ ಬಿಳಿ ಮತ್ತು ಕೆಂಪು ಸಮವಸ್ತ್ರವನ್ನು ಧರಿಸಿರುವ ಜನರ ಗುಂಪನ್ನು ತೋರಿಸುತ್ತದೆ.

ಇದು ನಿರ್ಮಾಣ ಸ್ಥಳ ಎಂದು ಸೂಚಿಸುತ್ತದೆ.

ಚಿತ್ರವು ರಸ್ತೆ ಒಂದನ್ನು ತೋರಿಸುತ್ತದೆ ಅಲ್ಲಿ ವಾಹನಗಳು ಮತ್ತು ಜನರು ಸಂಚರಿಸುತ್ತಿದ್ದಾರೆ.

ಶೇಖರಣೆಗಾಗಿ ಜೋಡಿಸಲಾಗಿದೆ ಎಂದು ನಮಗೆ ಕಾಣು ಬರ್ತದೆ.

ಚಿತ್ರವು ಹಳದಿ ಚೆಂಡು ಹೂಗಳ ರಾಶಿಯನ್ನು ತೋರಿಸುತ್ತದೆ.

ಹೂಗಳು ಪ್ರಕಾಶಮಾನವಾದ ಮತ್ತು ರೋಮಾಂಚಕ ಬಣ್ಣವನ್ನು ಹೊಂದಿದೆ.

ಮತ್ತು ಅವುಗಳು ದಟ್ಟವಾದ ಜೋಡಣೆಯು ಹಬ್ಬದ ಅಥವಾ ವರ್ಣರಂಜಿತ ನೋಟವನ್ನು ಸ್ಪಷ್ಟಿಸುತದೆ.

ಅವು ಬಟ್ಟೆ ಅಂಗಡಿಯ ಒಳಾಂಗಣವನ್ನು ತೋರಿಸುತ್ತದೆ

ಈ ಕಿತ್ತನೆಗಳು ಭಾರತ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪರಂಪರೆಯನ್ನು ಬಿಂಬಿ--

ಕಟ್ಟಡ ಮೇಲೆ ಒಂದು ಫಲಕ ಇದೆ ಅದರ ಮೇಲೆ--

ಕೆಲವು ಗ್ರಾಹಕರು ಹಿನ್ನೆಲೆಯಲ್ಲಿ ಕುಳಿತಿರುವುದನ್ನು ಕಂಡು ಬರುತ್ತದೆ.

ವಿವಿಧ ಎಲೆಕ್ಟ್ರಿಕಲ್ ಉಪಕರಣಗಳು ಮತ್ತು ವಸ್ತುಗಳು ಕಪಾಟಿನಲ್ಲಿ ಜೋಡಿಸಲಾಗಿದೆ.

ಬಾಕ್ಸ್ ಗಳ ಬಣ್ಣ ಹಳದಿ ನೀಲಿ ಮತ್ತು ಕೆಂಪು ಬಣ್ಣದಾಗಿವೆ ವಿಶೇಷವಾಗಿ.

ಹಿನ್ನಲೆಯಲ್ಲಿ ಮರಗಳು ಮತ್ತು ಬೆಟ್ಟಗಳು ಮಂಜಿನಿಂದ ಆವೃತವಾಗಿದೆ.

ಒಬ್ಬ ವ್ಯಕ್ತಿಯು ನೀಲಿ ಬಣ್ಣದ ಟೀ ಶರ್ಟ್ ಮತ್ತು ಜೀನ್ಸ್ ಧರಿಸಿ ನಿಂತಿದ್ದಾನೆ.

ಈ ಮೇಲಿನಂತೆ ನಮಗೆ ಉದ್ಯಾನವು ಎರಡು ಗುಮ್ಮುಟ ಕಾರದ ರಚನೆಗಳನ್ನು ಹೊಂದಿದೆ.

ಚಿತ್ರವು ಅಂಗಡಿಯಲ್ಲಿ ನೇರವಾಗಿ ಕ್ಯಾಮರ ವನ್ನು ನೋಡುತ್ತಿರುವ ವ್ಯಕ್ತಿಯನ್ನು ತೋರಿಸುತ್ತದೆ.

ಅವರು ನೇರಳೆ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಸನ್ ಗ್ಲಾಸಸ್ ಗಳನ್ನು ಧರಿಸಿದ್ದಾನೆ.

ಇನ್ನಲೇ ಯಲ್ಲಿ ಕಪಾಟಿನಲ್ಲಿ ವಸ್ತುಗಳು ಮತ್ತು ಸರಬರಾಜುಗಳನ್ನು ಕಾಣಬಹುದು.

ಕಮ್ ಶೆಟ್ಟಿ ಡೆಟಂಲ್ ಕೇರ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಈ ಸಭಾಂಗಣವು ಮದುವೆ ಅಥವಾ ಸಮಾರಂಭಗಳಿಗೆ ಸೂಕ್ತವಾಗಿದೆ.

ಆರ್_ಸಿ_ಸಿ ಚಪ್ಪಡಿಯ ಎಂದರೆ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ಮಾಡಲ್ಪಟ್ಟ ಒಂದು ರಚನಾತ್ಮಕ ಅಂಶವಾಗಿದೆ.

ಇದು ಕಟ್ಟಡಗಳಲ್ಲಿ ಚಾವಣಿ ಮತ್ತು ನೆಲವನ್ನು ನಿರ್ಮಿಸಲು ಬಳಸಲಾಗುತ್ತದೆ.

ಕಾರಿನ ನೋಟು ಆ ಮಾದರಿಯನ್ನು ಹೋಲುತ್ತದೆ.

ಮತ್ತು ಅವರು ಅದು ಸಾಮಾನ್ಯ ನಿರ್ವಹಣೆಯ ಭಾಗವಾಗಿರಬಹುದು.

ಸೋಫಾ ಸೆಟ್ ಅನ್ನು ಪ್ರದರ್ಶನ ಕೊಠಡಿಯಲ್ಲಿ ಇರಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಜಿಮ್ ನ ಒಳಂಗಣ ವನ್ನು ಕಾಣು ಬರ್ತಾ ಇದೆ.

ಮತ್ತು ಗೋಡೆಗಳ ಮೇಲೆ ವಿವಿಧ ಮಾದರಿಯ ಟೈಲ್ಸ್ ಗಳನ್ನು ಜೋಡಿಸಲಾಗಿದೆ.

ವಿವಿಧ ಮಾದರಿಯ ಪ್ರಿಂಟ್ ಗಳನು ಕಂಪ್ಯೂಟರ್ ಮಾನಿಟರ್ ಗಳು ಮತ್ತು ಇತರ ಕಂಪ್ಯೂಟರ್ ಬಿಡಿಭಾಗಗಳನ್ನು ಕಾಣಬಹುದು.

ಅದರ ಮೇಲೆ ದುರ್ಗಾ ಟ್ರೇಡರ್ಸ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.